ಇದು ಒಂದು ಸಹ ಮಜಿದ್ ಆಗಿದೆ ಮಜೀದ್ ಬಿಳಿ ಕಲರ್ ನಲ್ಲಿ ಇದೆ ಆಹ್ಹ್ ಎದುರುಗಡೆ ಒಂದು ಲೈಟ್ ಕಂಬ ಸಹ ಇದೆ ಹಾಗೆ ವೊಂದು ವೆಹಿಕಲ್ ಸಹ ನಿಲ್ಲಿಸಿದ್ದಾರೆ.

ಬೈಕ್ ಉ ನಿಂತಿದೆ ಹಾಗು ಯರಡು ಗಣರು ನಿಂತಿದ್ದಾರೆ ಹಾಗು ಎದುರಗಡೆ ಒಂದು ಕಾರ್ ಉ ಇದೆ.

ಇದೊಂದು ಹಣ್ಣಿನ ಅಂಗಡಿ ಆಗಿದೆ ಖರೀದಿ ಕೇಂದ್ರ ಎಂದು ಬರ್ದಿದ್ದಾನೆ ಹಾಗೆ ಎದುರುಗಡೆ ಬಾಳೆಹಣ್ಣಿನನ್ನು ನೇತಾಕಿದ್ದಾನೆ ಹಾಗೆ --

ಹಾಗೆ ಸೈಡ್ ನಲ್ಲಿ ಒಂದು ಬಿಳಿ ಕಲರ್ ಬಿಲ್ಡಿಂಗ್ ಸಹ ಇದೆ ಹಾಗೆ ಬಸ್ಸಿನ ಎದುರುಗಡೆ ಹಲವಾರು ಜನರು ನಿಂತ್ತಿದ್ದಾರೆ.

ಅದರ ಹಿಂದುಗಡೆ ಹಲವಾರು ಮರಗಳು ಇವೆ ಹಾಗೆ ವರ್ಸಿನ ಮುಂದುಗಡೆ ಒಬ್ಬ ವೈಟ್ ಶರ್ಟ್ ವೈಟ್ ಪ್ಯಾಂಟ್ ಹಾಕಿಕೊಂಡು ಹೋಗ್ತಾಇದ್ದಾನೆ ಹಾಗೆ ಸೈಡಿನಲ್ಲಿ ಕಂಡಕ್ಟರ್ ಹಾಗು ಓರ್ ನಿಂತಿದ್ದಾರೆ ಸೈಡಿನಲ್ಲಿ ಸಹ ರೋಡು ಇದೆ.

ಇದು ಒಂದು ಬುಕ್ಸ್ಟಾಲ್ ಆಗಿದೆ. ಬುಕ್ಸ್ಟಾಲ್ ನ ಎದುರುಗಡೆ ಒಬ್ಬನು ಬ್ಲಾಕ್ ಪ್ಯಾಂಟ್ ವೈಟ್ ಶರ್ಟ್ ಹಾಕಿಕೊಂಡು ನಿಂತಿದ್ದಾನೆ. ಹಾಗೆ ಸೈಡ್ ನಲ್ಲಿ ಕೇರಂಬೋರ್ಡ್ ಇದೆ ಹಾಗೆ ಒಳಗಡೆ ಹಲವಾರು ಬುಕ್ ಗಳು ಇವೆ.

ಸೈಡ್ ನಲ್ಲಿಯು ಸಹ ಬಟ್ಟೆಗಳ್ಳನ್ನು ಸಹ ಇಟ್ಟಿದ್ದಾರೆ ಹಾಗೆ ಆ ಸೈಡ್ ನಲ್ಲಿಯು ಸಹ ಮೀನುಗಳ ಮಾರಾಟ ಮಾಡುತ್ತಾ ಇದ್ದಾರೆ ಹಾಗೆ ಈ ಸೈಡ್ ನಲ್ಲಿ ಒಂದು ಬಿಳಿ ಬಣ್ಣದ ಬಕೆಟ್ ಸಹ ಇಟ್ಟಿದ್ದಾರೆ ಸೈಡ್ ನಲ್ಲಿಯು ಸಹ ಒಂದು ಬಕೆಟ್ --

ಹಳದಿ ಕಲರ್ ಇನ ವಾಟರ್ ಪ್ರೆಷರ್ ಇದೆ ಹಾಗೆ ಈ ಸೈಡ್ ಅಲ್ಲಿ ಹಾಗೆ ಮಕ್ಕಳು ಗಾಳಿಯ ಹಕ್ಕಿ ಅನ್ನು ಹಾಕಿ ಕೊಂಡು ಈಜುತ್ತಿದ್ದಾರೆ.

ಇದೊಂದು ದೇವಸ್ತಾನ ದೇವಸ್ತಾನ ಅಂದರೆ ತೇರನ್ನು ಎಳೆದುಕೊಂಡು ಹೋಗುತ್ತಾ ಇದ್ದಾರೆ ತೇರಿನಲ್ಲಿ ಸುಮಾರು ಹೂಗಳ್ಳನ್ನು ಹಾಕ್ಕಿದ್ದಾರೆ ಹಾಗೆ ಎದುರುಗಡೆ ಹಲವಾರು --

ಜನರು ಇದ್ದಾರೆ ಹಾಗೆ ಹಿಂದಗಡೆ ಬಂಕ್ ಸಹ ಇದೆ. ಹಾಗೆ ಒಂದು ಲೈಟ್ ಕಂಬವು ಇದೆ. ಹಾಗೆ ದೇವರಿಗೆ ಹೂಗಳ್ಳನ್ನು ಹಾಕ್ಕಿದ್ದಾರೆ ಬಿಳಿ ಮತ್ತೆ ಹಳದಿ ಕಲರ್ನಲ್ಲಿ ಇದೆ.